ಮತ್ತೆ ಇದು ಸರೋವರದ ಒಳಗೆ ಕಲ್ಲುಗಳು ಕೂಡ ದೊಡ್ಡ ದೊಡ್ಡ ಬಂಡೆಗಳು ಒಳಗಡೆ ನಿಂತಿದಾವೆ ಹಚ್ಚ ಹಸಿರಿನ ಒಂದು ಹಾ ಮಾರ ಇದೆ.

ಇದು ಒಂದು ಸಣ್ಣದಾದಂತಹ ಹಳ್ಳ ಅಥವಾ ನದಿ ಅಂತ ಹೇಳ್ಬೋದು ಅದು ಮಣ್ಣಿನಿಂದ ಬರೆ ಮಣ್ಣಿನಿಂದ ಚಾಕೋಲೇಟ್ ಕಲರ್ ಅನ್ನು ಹೊಂದಿದೆ.

ಇದಾವೆ. ಅದು ಅಲ್ದೆ ಆ ಬಲ್ಬ್ ನ ಬಣ್ಣವು ಕೂಡ ಹೊಳಪನ್ನು ಹೊಳೆ - ಹೊಳೆಪಿನಲ್ಲಿ ಹೊಳೆಯುತ್ತಿದೆ. ಅದು ಅಲ್ದೆ ಚಲಿಸುವ ಮೋಡಗಳು ಕೂಡ

ಇದು ಒಂದು ಬಸ್ ಅಂತ ಹೇಳ್ಬೋದು ಆದ್ರೆ ಇಲ್ಲಿ ಎರಡು ಬಸ್ಗಳು ಒಂದು ಬರೋದು ಒಂದು ಹೋಗೋದು ಇದು ಅಲ್ದೆ ಜನರು ಕೂಡ --

ಒಂದು ಎರಡು ಅಲ್ದೆ ತುಂಬಾನೇ ಅಹ್ ತುಂಬಾನೆ ಟ್ಯಾಗ್ ಗಳಿದಾವೆ. ಅದು ಅಲ್ದೆ ಕಂಬಗಳನ್ನು ಕೂಡ ಮಾಡಿದ್ದಾರೆ. ಮುಂಜಾನೆ ಹ ಒಂದು ನಿಸರ್ಗವನ್ನು ಕಾಣ್ - ಕಾಣ್ಬೋದು.

ಇದು ಸುತ್ತ ಮುತ್ತಲು ಹಚ್ಚ ಹಸಿರಿನ ಗಿಡ ಮರಗಳು ಬೆಳೆದಿದೆ ಅಹ್ ಅದು ಅಲ್ದೆ ಬ್ರಿಡ್ಜ್ ಕೂಡ ಅದನ್ನು ಕಟ್ಟಿದ್ದಾರೆ. ಮದ್ಯದಲ್ಲಿ ಕಲ್ಲುಗಳು ಬಂಡೆಗಳು ನಿಂತಿದೆ --